ಅಲ್ಲಿಂದಿಂದ ಇಲ್ಲಿ ಒಂದು ಕಡೆಯಿಂದ ಇನ್ನೊಂದುಕಡೆಗೆ ಕಟ್ಟಿ ಬಟ್ಟೆ ವಣ ಹಾಕಿರೋದನ್ನ ನನಗೆ ತುಂಬಾ ಚೆನ್ನಾಗಿ ಕಾನ್ಸ್ಟಯಿರೋದಂತ. ಅಲ್ಲಿ ಒಂದು ಬೂಟು ಕೂಡಾ ನಿಲ್ಸಿದ್ದರೆ ಅಂತ ಹೇಳಬಹುದು. ಇಲ್ಲಿ ಒಂದು ಬಾಕಿಲು ಕೋಲ್ ತರಾ ವ್ಯವಸ್ಥೆಕವಾಗಿದೆ ಅಂತ ಹೇಳಬಹುದು.

ಅಲ್ಲಿ ಲೈಬ್ರರಿ ಬುಕ್ಸ್ ಯಲ್ಲಾ ತುಂಬಾ ಚನ್ನಾಗಿ ಜೋಡಿಸಿದ್ದಾರೆ. ಹಲವಾರು ಮಕ್ಕಳುಗಳು ಓದಿತ್ತಿರುವುದು ತುಂಬಾ ಚನ್ನಾಗಿ ಕಾನ್ತಾಯಿದೆ ಅಂತಾ ಹೇಳಬಹುದು. ಮಾಸ್ಟರ್ ಗಳು ಕೂಡಾ ಅಲ್ಲಲ್ಲೇ ಕುದ್ರಕೊಂಡಿದ್ದಾರೆ.